ಸ್ವಲ್ಪ ಜನ ಹಿಂದೆ ಉಳಿದ್ರು . ಹ್ಮ್ ಹ್ಮ್ ನಮಗೆ ಒಂದೂವರೆ ವರ್ಷ ಇಲ್ಲೇ ಅಲ್ಲಾ ಮನೆಯಲ್ಲೇ ಅಲ್ಲಾ. ಅಬ್ಬಾ ನಿಮಗೆ chance, chance ಅಲ್ಲ actually ಕಷ್ಟವೇ ಅದು ನಿಮಗೆ ಕೆಲ್ಸಕ್ಕೆ ಹೋಗುವಾಗ. ಹಾ ಈಗ ಗೊತ್ತಾಗುದಿಲ್ಲ ಅದು ಅಲ್ಲಿ ಹೋಗಿ, ಮಾಡ್ಲಲಿಲ್ಲ ಅಂದ್ರೆ ಹೇಳ್ತಾರಲಾ ನಿಮ್ಮದು Covid batch ಮಾರ್ರೆ ಶೇ ಎಂಥ ನಿಮಗೆ ಮಾಡ್ಲಿಕ್ಕೆ ಬರುದಿಲ್ಲ so ಎಲ್ಲ promote ಆಗಿ ಬಂದವರು ನೀವ್ ಅಂತ. ಹಾ ಕೆಲವ್ company ಗಳು ಕೆಲ್ಸಕ್ಕೆ ಅವ್ರು ಹಾಕ್ತಾರಲ್ಲ paper ಅಲ್ಲಿ advertisement ಇಂತ batch ನವ್ರು Covid batch ನವರು ಬೇಡ ಅಂತವೇ ಹಾಕ್ತಾ ಇದ್ರು. ಈಗ ಹಾಕ್ತರ ಅಂತ ಗೊತ್ತಿಲ್ಲ ಮೊದ್ಲು ಆ ತರ ಹಾಕ್ತಾ ಇದ್ರೂ ಮತ್ತೆ case ಎಲ್ಲಾ ಆಗಿತ್ತು ಅದರ ಬಗ್ಗೆ. ಹಾ ಹಾ ಹಾ, ನಾವೇ ಅದು ನಮಗೆ ತೊಂದ್ರೆ ಎಂತಕ್ ಯಾಕೇಂತ ಹೇಳಿದ್ರೆ ನಾವೇನು ಹೇಳಿಲ್ಲ Covid ನಮ್ಮ batch ಬರ್ಲಿ ಅಂತ . ಅಂದ್ರೆ Online class ನಮ್ಮ batch ಅಲ್ಲಿ ಮೂರೂ ತಿಂಗಳು ಸಿಕ್ಕಿದೆ Online class ನಮಗ್ಯಾರಿಗೂ ಇಷ್ಟವೇ ಇರಲ್ಲಿಲ್ಲ ಅದು ಕೊನೆಯ ಅಂದ್ರೆ ನಾನು ಅದೇ ಎರಡು ಸಾವಿರದ ಹತ್ತೊಂಬತ್ತು end ಆಗುವಾಗ ನಮಗೆ ಸಿಕ್ಕಿದ್ದು.

ಅಷ್ಟೇ ಒಂದು ಮೂರ್ ತಿಂಗಳು ಆಗುವಾಗ ಆಮೇಲ್ Online class ಮಾಡಿ ಕಳ್ಸಿದ್ರು. ನಮಗ್ಯಾರಿಗೂ ಇಷ್ಟವೇ ಇರಲ್ಲಿಲ್ಲ ಅಂದ್ರೆ college ನ ಕಡೆಯ ಇದ್ ಅಲ್ವ.

ನಾವೆಲ್ಲ ಹೇಳ್ತಿದ್ವಿ ನಾವ್ ಬರ್ತೇವೆ ತೊಂದ್ರೆ ಇಲ್ಲ ನಮ್ಮ risk ಅಲ್ಲಿ ನಾವ್ ಬರ್ತೇವೆ ಅಂತ. ಆದ್ರೆ ಅದೇ lectures ಗೆ government order ಕೊಟ್ಟಾಗ ಅದನ್ನ follow ಮಾಡಬೇಕಲ್ಲ ಅವರು ಕೂಡ.

ನೀವ್ ಬರ್ಬೇಡಿ ನಾವು Online class ಕಲಿಸ್ತೆವೆ, ನೀವು ಅಲ್ಲೇ ಕೂತ್ಕೊಡು ಕೇಳಿ ಅಂತ .

ಬರಿ ಹೇಳುದಷ್ಟೇ ನಾವ್ ಕೇಳಿದಷ್ಟರಲ್ಲೇ ಉಂಟು Online class. ಹ್ಮ್ ಅದ್ ಹೌದ್. ನಮ್ಮ್ದರಲ್ಲಿ ಎಂತ ನಮ್ಮಲಿ Online class ಗಿಂತ ಹೆಚ್ಚು YouTube video class ಕಳಿಸ್ತಾ ಇದ್ದದು.

ಅದನ್ನ ಯಾರ್ ಅದ್ ಗೊತ್ತಾಗುದಿಲ್ಲಲ್ಲಾ ಅವರಿಗೆ ಕೇಳಿದಾರ ಇಲ್ವಾ ಅಂತ ಸಾ. ಅದೇ ಅಂದ್ರೆ. class ಅಲ್ಲಿದ್ರೆ teachers ಎಲ್ಲ ಇರ್ತದೆ ಒಂದು ಸ್ವಲ್ಪ ಇದ್ ಇರ್ತದೆ ಮಕ್ಕಳಿಗೆ, ಕೇಳ್ಬೇಕು ಅಂತ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಬಿಡು. ಹ್ಮ್ ಹೌದು, ಮತ್ತೆಂತ ಮಾಡುದು ಆದ್ರೂ ಸ ನನಗೆ ನಿಮಗೆಂತ ಆಗಿದೆ farewell ಎಲ್ಲ ಇತ್ತಾ college ಅಲ್ಲೆ ಅಲ್ಲ ಅದ್ದೆಲ್ಲ miss ಆಗಿದ? Farewell last ಅಲ್ಲ farewell ಇತ್ತು. ನಮಗೆ ನಮಗೆ ನಮಗೆ ನಮಗೆ ಅದೇ ಇರಲ್ಲಿಲ್ಲ ನಮಿಗಷ್ಟೇ ನಮಗೆ ಬಾಕಿ ಎಲ್ಲ ಸಿಕ್ಕಿದೆ.

cultural day, college day ಅದ್ದಿದ್ದೆಲ್ಲ ಸಿಕ್ಕಿದೆ. farewell ಒಂದ್ ಸಿಗಲಿಲ್ಲ ಅದೊಂದ್ ಬೇಜಾರೇ ನಮಗೆ. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹ್ಮ್ ಹೌದು ಅದೆ government ಹೇಳಿದ ಹಾಗೆ ಅವ್ರ್ ಕೇಳ್ತಾರೆ. okay ಎಂತ busy ಇದ್ದೀಯ? ಹ ನಂಗೆ ಸ್ವಲ್ಪ ಕರೀತಾ ಇದಾರೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೇನೆ ಆಯಿತಾ ನಿಮಗೆ. ಹಾ ಸರಿ ಸರಿ ತೊಂದರೆ ಇಲ್ಲಪ್ಪ okay ಮತ್ತೆ ಮಾತಾಡುವ ತೊಂದ್ರೆ ಇಲ್ಲ . ಹಾ ನಾನು free ಇದೇನೇ ಇವತ್ ರಜಾ ತಕೊಂಡಿದ್ದೇನೆ ಮತ್ತೆ ಮಾಡಿ ತೊಂದ್ರೆ ಇಲ್ಲ.

Okay ಸಿಗುವ ಇನ್ಮುಂದೆ okay bye.

ಹ ಹೇಳ್ಲೇಪಾ ಲಿಂಗರಾಜ್. ಮತ್ತೆ ಇವತ್ತು ಬಳ್ಳಾರಿಗೆ ಬರ್ತಿ ಅಲ್ಲಾ.

ಅಹ್ ಬಳ್ಳಾರಿಗೆ ಬರ್ತನ್ ಲೆ ಏನ್ ಏನ್ deal ಇಟ್ಟಿದ್ಯಾ?

ಏನ್ deal ಏನ್ ನೀನ್ ಇಡಂಗಿದ್ರೆ ನಾವ್ ready ಇದೀವಿ ನೋಡ್.

Deal ಪ್ಪ ನೀನ್ ಅಂತು ಸಾವ್ಕಾರ.

ಹೌದ್ ಅಂತೆಳ್ ಬಿಡ್ ನೀನ್ಯೆನ್ ?

ಹೇಳು ಸಾವ್ಕಾರ. ಹಾ

ಬಾ ಮತ್ ಮಧ್ಯಾಹ್ನ ಅಲ್ಲ night ಉ ನಮ್ಮ ಸುದೀಪ್ party ಮಾಡ್ತಾನ ಅಂತಲ್ಲ. ಏನಕ್ಲೆ party ?

ಏ marriage fix ಆಯ್ತಲ್ಲ ಹೇಳೆದಲ್ಲ ವಿಷ್ಯ?

Call ಮಾಡಿಲ್ಲ ಇನ್ನಾ ಊರಲ್ಲಿದ್ದೇ ಸ್ವಲ್ಪ ಕೆಲ್ಸ ಇದ್ವು.

ಅಲ್ಲಾ ಮಾ~ ನೀವಿಬ್ರು close ಅಲ್ಲಲ್ಲೇ ನೀವ್ ನಿಮ್ಮನ್ first ನಿನಗ ಮಾಡಿರ್ತಾನ ಅನ್ಕೊಂಡೆ ನಾನ್. ಹೌದ್ ಲೇ ನಾನ್ call pick ಮಾಡಿಲ್ಲ ಆವಂದ್ ಮಾಡಿರ್ತಾನೆ ನೋಡ್ಕಣಕಾಗಿಲ್ಲ busy ಇದ್ದೆ ಅಲ್ಲ ಊರಲ್ಲಿ. ಆಹ್ ಹೌದಾ ಹೇ ಹೇ ಹೇಳಿರ್ತಾನಾ ಅನ್ಕೊಂಡೆ, ನಾನ್ ಮಾಡ್ದೆ ಮತ್ತೆ ಬಾ ಮತ್ತ್ ಹೊಗೋಣ. ಬರ್ತೀನಿ ತಡಿ .

ಹಾ ಅಲ್ಲಾ ಇವತ್ತು ಸಾಯಂಕಾಲ.

Bike ತಗೊಂಡ್ bike ತೊಗೊಂಡ್ಹೋಗನ್ ಬಾ ಲೆ. ಹೇ bike ನೀನ್ ತಗೊನ್ಬಾಲೆ ಯಾವಗನ್ನ ನಾನೇ ತರದೇನ್ ಲೇ bike . Petrol ಹಾಕ್ಸು ಸಾಕು ಇನ್ನ ಏನ್ . Petrol ಅಹ್ petrol ಹಾಕ್ಸಿದ್ರೆ oil ಯಾರ್ ಹಾಕ್ಸ್ತಾರ ಗಾಡಿಗೆ?

ಗಾಡಿಗ್ ಯಾರ್ oil ಹಾಕ್ತಾರೆ?

ಗಾಡಿಗ್ ತಗೋಂಬೇಕಲ್ಲ ನಿಂಗೇನು ಬಿಡಪ್ಪ ಏನ್ ನೋಡ್ ವಿಶ್ವ ಬಡವರ್ನ.

ಬಡವರೆ ರೀ ಎಷ್ಟ್ ಗಾಡಿ ಐತೆ ಮನೆಗ, ನಾಲಕ್ಕು ಗಾಡಿ ಇಟ್ಕೊಂಡು ನಿಂದೊಂದು ನಿಮ್ ಕಾಕ್ಕದೊಂದು NS twenty ಇಟ್ಕೊಂಡ್ ಏನ್ ಲೇ ಮಾಡದು ಅವತರ ಇವ ಗಾಡಿ ಇಲ್ಲ ಅಂತಾನ ಯಾವಾಗನ್ನ ನೋಡು.

ಸಾವ್ಕಾರ ಮತ್ತೆ ಮನೆಗೆ ಕೊಡ್ಬೇಕ್ ಅಲ್ಲಾ ಪ ಸಾವ್ಕಾರ ನಿನ್ಹಂಗ ಎಲ್ಲರ್ ನಿನ್ಹಂಗ ಮನೆ ಒಂದೆ ರೀತಿ ಇರಾಕ್ ಆಗಲ್ಲ.

ನೀನು ಸ್ವಲ್ಪ ದುಡಿಬೇಕ್ ರೀ ದುಡಿದ್ರೆ ಕೊಡ್ತಾರೆ ಸುಮ್ನೆ ಮನೆಗಿದ್ದು ಖರ್ಚು ಮಾಡೋರ್ಗೆ ಯಾರ್ ಕೊಡ್ತಾರ ಹೇಳು?

ಈಗ ನಾವ್ ಗದ್ದಿಗೆ ಹೋಗ್ತಿದೆವಲ್ಲ ಮನೆಗೆ ಗದ್ದಿಗೆ ಹೋಗ್ತಿಲ್ಲ ನಾವ್ ಏನ್? ಯೆಲ್ಲಾರು ಸಣ್ ಹುಡುಗ್ರು ಹೋಗ್ತಾರಾ ಹಂಗಾರೆ.

ಏನಪ್ಪಾ ಸವ್ಕಾರ ಭೇಷಾ city ಅಲ್ಲಿ .

ಬಾ ಅಲ್ಲ ನೀನು ಮತ್ತೆ ನಿನ್ friends ಇದ್ರೆ ಕೇಳು.

ಹಾ ಕೇಳ್ತೀನಿ bike ಕೇಳ್ತೀನಿ ಲೇ ಇದ್ರೆ ತರ್ತೀನಿ ಬರ್ತೀನಿ ಇಲ್ದೆ ಇದ್ರೆ ಮತ್ತೆ . ನಿಮ್ ಮನೆ ಪಕ್ಕದಲ್ಲೇ ಮಂಜ ಇದನ ಅಲ್ಲ ಅಹ್ ಅವ್ನ್ ಏನ್ ಮಾಡ್ತಾನ್?

ಏ ಇಬ್ರು ಒಂದೇ ಊರ್ ಅಲ್ಲಾಲೆ ಗೊತ್ತಿಲ್ಲ ಅಂತೀಯ.

ಅವಂದ್ ಎಷ್ಟೊಂದ್ ದಿನಾ ಆಯ್ತು meet ಆಗಿಲ್ಲ ಮತ್ತೆ ಒಂದಿನ phone ಮಾಡಿ ಒಂದ್ ದಿನ meet ಆಗೋಣ ಬರ್ರಿ.

ಆಯ್ತು ಬಾರ ನಂದೇ ಖರ್ಚ್ ಇರ್ಲಿ ಎಂತೋರ್ ಲೇ ಯಪ್ಪಾ.

ಅಲ್ಲಾ ಹೇಳ್ ಯಾವಾಗನ್ನ ನಾವೇ ಇಡ್ಬೇಕ್ ಯೇನ್ ಇಷ್ಟ್ ದಿನ ಎಲ್ಲ college ಎಲ್ಲ ನಾವೇ ಇಟ್ಟೀವ್ ಖರ್ಚು one time ಇಡಕ್ ಹೆಂಗ್ ಮಾಡ್ತಿಯಲಾ ಲೇ.

ಆಯ್ತು ಅಲ್ಲ ಮತ್ತೆ ಆಮೇಲೆ ಎಲ್ಲ ಖರ್ಚು ಬಂದ್ಮೇಲೆ ಇಲ್ಲ ನಂತ್ಯಕ್ ಇಲ್ಲ ಅಂತೇಳಿ ಕೈ ಕೊಟ್ರೆ ಸರಿ ಇರದಿಲ್ಲ ನೋಡು.

ಇಲ್ಲಾ ಅಣ್ಣ ನಾನೇ ಕೊಡ್ತೀನಿ ಬಾ ಖರ್ಚ್ ಹಾಕಿ

ಲೇ ನಿನ್ನ ನಂಬಂಗಿಲ್ಲ ಲೇ ನಿನ್ನ ನಂಬಂಗಿಲ್ಲ ನೋಡಿಲ್ಲ ಏನ್ ನಾವ್ ನಿನ್ನವ್ವನ್ ಲೇ.

ಆಯ್ತು ಹೇಳ್ ಆಯ್ತು ಹೇಳ್ ಲೇ ಈಗ ಕೊಡ್ತೀನಿ ಬಾ ಆಯ್ತಾ ಇಲ್ಲಲ್ಲೇ ಇನ್ ಮೊದ್ಲಿನ್ಡ್ ನೋಡಿದ್ರೆ ಸುದೀಪ್ ಸುದೀಪ್ ಮದುವೆ ಐತಲ್ಲ ಅವಾಗ್ ಕೊಡ್ವಾ ಆಯ್ತಾ .

ಆಗ್ಲಿ ಆಗ್ಲಿ ಇವ್ನ್ ಡುಮ್ಮಾ ಏನ್ಮಾಡ್ತಾನೆ ನಮ್ ಡುಮ್ಮಾ ಲೇ ಅವ್ನ್

ಅವ್ನೆನ್ ನೀನಿಗ್ ಗೊತ್ತಪ್ಪೋ ಅವ್ನದ್ ನಂಗೆ ಏನ್ ಗೊತ್ತು ನಿನ್ಗೆ ಅವನ್ ರಂಜಿತ್. ಅವ್ನ್ ಲೇ ಡುಮ್ಮಾ ಇವ್ನ್ ರಂಜಿತ್ ರಂಜಿತ್.

ಸರಿ ತಗ ಆಯ್ತು ತಗ ನಾನ್ call ಮಾಡ್ತೀನಿ ಸ್ವಲ್ಪ busy ಇದೀನಿ ಆಮ್ಯಾಗ.

ಹೌದಾ ಮತ್ತೆ ಯಾವಾಗ ಮಾಡಿ ಪಾ?

ಆಹ್ ಆಯ್ತ್ ಆಯ್ತು .

ಹ ನಾನ್ ಚನಾಗ್ದೀನ್ ಯಾವ್ದೂರು ನಿಮ್ದು?

ನಮ್ದು Kundapur ನಿಮ್ದ್ಯಾವೂರು?

ಹ ಊಟ ಆಗ್ಲಿಲ್ಲ ಮಾಡ್ಬೇಕೀಗ ನಿಮ್ದಾಗಿದೆಯಾ?

ಇಲ್ಲ ಇಲ್ಲ ಈಗ ಮಾಡ್ಬೇಕು ಅಂದ್ರೆ ಏನಿದೆ ಸ್ಪೆಶ್~ ಹ special ?

ಯಾವ್ದು? Special ತರ್ಕಾರಿ.

Okay ಅಂದ್ರೇ.

ಈಗ ನಾಡ್~ ಇನ್ನೊಂದ್ ಹತ್ ದಿನದಲ್ Deepavali ಬರುತ್ತೆ ನಿಮಗ್ ಗೊತ್ತಿರ್ಬೌದು.

ಅಂದ್ರೆ ಏನಿದೆ ಹಬ್ಬಕ್ಕೆ ಏನಾದ್ರು ಜೋರು plan ಏನಾದ್ರು ಇದ್ಯಾ ಹೇಗೆ?

ಹ ನಮ್ಮ side ಅಲ್ಲಿ ತುಂಬಾ ಜೋರಾಗಿ ಆಚರಣೆ ಅಡ್ತೇವೆ. ಹೌದಾ ಮತ್ ಸಿಡಿಮದ್ದುಗಳು ಜಾಸ್ತಿ ಇದಿಯೋ ಹೇಗೆ?

ಸಿಡಿಮದ್ದುಗಳು ಜಾಸ್ತಿ use ಮಾಡ್ತೀರಾ ಅಂತ ಕೇಳಿದ್ದು. ಹೌದು ಹೌದು ಹೌದು ಸಿಹಿ ತಿಂಡಿಗಳು ಜಾಸ್ತಿ ಬಳಸ್ತೇವೆ ನಾವು.

ನಮ್ದು ಕಡೇ ಮೆಂತೆ Idli ಜಾಸ್ತಿ ಮಾಡ್ತೇವಿ ಮೆಂತೆ Idli, Deepavali ಹಬ್ಬಕ್ಕೆ.

ಸಿಡಿಮದ್ದು ಅಂದ್ರೆ ಮಾರ್ರೆ ಇದು ಮಾರ್ರೆ. ಪಟಾಕಿ ಪಟಾಕಿ ಅಯ್ಯೋ ದೇವ್ರೇ. ಹಾ ಹೌದು ಹೌದು ತುಂಬಾ ಜಾಸ್ತಿ use ಮಾಡ್ತೇವೆ.

ಹಾ ಹೌದು ತುಂಬಾ ಅಂದ್ರೇ ನಿಮ್ದೂ ನಾವೆಲ್ಲಾ ಚಿಕ್ದು ಇರುವಾಗನಂದ್ರೆ ತುಂಬಾ ಏನೇಳ್ತಾರೆ ಹುಚ್ಚು ಅಂದ್ರೆ ಪ~ ಆ ಸಿಡಿಮದ್ದುಗಳನ್ ಸಿಡಿಸೋದ್ ಆಗಿರ್ಬೋದು ಆತರಾ ತುಂಬಾ ಹುಚ್ಚಿತ್ತು but ಇವಾಗಿವಾಗ ಸ್ವಲ್ಪ ಅದು ಹುಚ್ಚೆನಿದೆ ಅಂದ್ರೆ.